ಗೇಟುಗಳನ್ನು ಇಟ್ಟಿದ್ದಾರೆ ಅದರಲ್ಲಿ ಹಾಕಲು ನೋಡಿ ಎಷ್ಟು ಸುಂದರಮಯ --

ಇಲ್ಲಿ ಸನ್ನಮಾನ್ ಮಾಡೋ ಸ್ಟೇಜ್ ಕೂಡ ತುಂಬಾ ಚನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಮತ್ತು ಗಿಡಗಳು --

ಇಲ್ಲಿ ನೋಡಿ ಈ ಹುಡುಗಿ ಎಷ್ಟು ಚನ್ನಾಗಿ ನೃತ್ಯ ಮಾಡುತ್ತಿದ್ದಾಳೆ ಇವಳ ಡ್ರೆಸ್ಸ್ ಕೂಡ ತುಂಬಾ ಚನ್ನಾಗಿದೆ ಮತ್ತು ಮೆಷ್ ಶೂಸ್ ಶೀ ಇಸ್ ವೇರಿ ಲುಕಿಂಗ್ ಸೋ ಬ್ಯೂಟಿ ಫುಲ್ ಮೆಟೀರಿಯಲ್ಸ್ .

ಕಾಡಿನಾಗೆ ಹೋಗಿ ಒಂದು ಗೋಡೆಯ ಮೇಲೆ ನಿಂತುಕೊಂಡು ಫೋಟೋವನ್ನು ತೆಗೆದುಕೊಳ್ಳುತ್ತೀವಿ ತುಂಬಾ ಸ್ಟೈಲಿಶ್ ಆಗಿ ನಿಂತು --

ಫೆಕ್ಸ್ ಇದೆ ಅದು ಬಣ್ಣದಲ್ಲಿ ಲೆಂಥ್ ಆಗಿದೆ ಇದು ಎಷ್ಟು ಚನ್ನಾಗಿದೆ ಪ್ಲೇಸ್ .

ಎಷ್ಟು ಚನ್ನಾಗಿ ವರ್ಕ್ ಅನ್ನು ಮಾಡುತ್ತಿದ್ದಾರೆ ಗುಂಪು ಗುಂಪುಗಳಾಗಿ ಮಾಡಿ ಎಷ್ಟು ಚನ್ನಾಗಿ ವರ್ಕ್ ಮಾಡತ್ತದೆ ಸಿಸ್ಟರ್ ಕೂಡ ಎಷ್ಟು ಚನ್ನಾಗಿ ಅಬ್ಬಸೆರ್ವಶನ್ ಮಾಡುತ್ತಿದ್ದಾರೆ.